ಇದು ಒಂದು ಮಾಲಿನ ಚಿತ್ರ ಡ್ರೈ ಫ್ರೂಟ್ಸ್ ನ್ ಒಂದು ಚಿತ್ರ ಇಲ್ಲಿ ನೋಡ್ತಾ ಇರ್ಬೋದು ಎಲ್ಲ ರೀತಿಯ ಡ್ರೈ ಫ್ರೂಟ್ಸ್ ಕೂಡಾ ಅವೈಲೆಬಲ್ ಇದೆ. ಡ್ರೈ ಫ್ರೂ--